ಇಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಶಿವಣ್ಣ ಮೂರ್ತಿಯನ್ನು ಆರಾಧಿಸುತ್ತಿದ್ದಾರೆ ಮತ್ತು--

ಹಡಗುಗಳು ಬಂದು ಬಿದ್ದಿದಾವೆ ಈ ದೃಶ್ಯದಲ್ಲಿ .

ಈ ದೃಶ್ಯದಲ್ಲಿ ಒಂದು ನದಿ ಕಂಡು ಬರತ್ತಾ ಇದೆ ತುಂಬಾ ಚನ್ನಾಗಿದೆ ಅದರ ಪಕ್ಕದಲ್ಲಿ ಗಿಡಗಳು ಕಂಡು ಬರತ್ತಾ ಇದ್ದಾವೆ ಈ ನದಿಯ ಪಕ್ಕದಲ್ಲಿ .